ಎಂತ ಹೇಳಿಕೊಡುದು? ಪರೀಕ್ಷೆ hall ಅಲ್ಲಿ ಹೇಳಿ ಕೊಡ್ಲಿಕ್ಕಾಗ್ತದಾ? ಹಾಗಲ್ಲ, ಪರೀಕ್ಷೆಗೆ ಮನೆಗೆ ಬನ್~ ಬರ್ತೇನಲ್ಲ ಅವಾಗ. ಹ ಆಯ್ತಾಯ್ತು ಬಾ. ಹ್ಮ್, ಹಾಗಿದ್ರೆ call ಇಡ್ಬೋದಾ?

ಹಾ ಹಾ ಸಂಜಯ್, ನೀವು ರತ್ನಾಕರ್ ಅಲ್ಲಾ. ಹಾ, ಹೌದು ಹೌದು ಹೌದು ಹೌದು ಹೌದು. ಮತ್ತೆ ಎಲ್ಲಿದ್ದೀರಿ?

ಪುತ್ತೂರಾ? ಹಾ ನಾನು ಕುಂದಾಪುರ ಬಂದೆ. ಹ ಹ, ಮತ್ತೇನು ವಿಶೇಷಗಳು, ಜೋರಿದೆಯಲ್ಲ ಬಿಸಿಲೆಲ್ಲ? ಹಾ ಬಿಸಿಲು ಭಯಂಕರ ಆಗ್ತಾ ಉಂಟು, ಇದು ಚಳಿಗಾಲ ಅಂತ ಹೇಳ್ತಾರೆ, ಇದು ನೋಡಿದ್ರೆ ಬಿಸಿಲು ಬೇಸಿಗೆ ಆದಂಗೆ ಕಾಣ್ತಾ ಇದೆ.

ಹಾ ಆಡ್ಲಿಕ್ಕೆ ತೊಂದ್ರೆ ಇಲ್ಲ ಆಡ್ಲಿಕ್ಕೆ ಆಗ್ಬಹುದು. ನೀವು ಆಡ್ತೀರಾ? ಹೌದು cricket ಆಡ್ತಿದ್ವಿ cricket player ನಾನು. ಈಗ ಈಗ ಸ್ವಲ್ಪ ದಿನದಿಂದಾ ಆ ಆಟ ಬಿಟ್ಟಿದ್ದೇವೆ. ಹಾ ಯಾವ್ದು bowler ಆ ಮೊದ್ಲು ಒಳ್ಳೆ team ಅಲ್ಲೆಲ್ಲ ಆಡ್ತಾ ಇದ್ದೆಎಲ್ಲ, ತುಂಬಾ team ಅಲ್ಲೆಲ್ಲ ಆಡ್ತಾ ಇದ್ದೆ.

ಹಾ ಈಗ ಎಲ್ಲ ಸ್ವಲ್ಪ time ಆಯ್ತು ಈಗ ಬಿಡ್ತಾಇಲ್ಲ, volleyball ಆಡ್ತಾ ಇದ್ದೆ, volleyball, so cricket ಅನ್ನಂತು ಮೊದಲಿಂದನೂ ಕೂಡ ಆಡಿ ಆಡಿ ಬಂದಿರೋದು. ಹ್ಮ್ ಹ್ಮ್ ಹ್ಮ್. ನಾವುಸ ಆಡ್ತಿದ್ವಿ ನಮ್ಮ ತಂದೆಸಾ fast bowler . ಹೌದ? ಹ ಹ ಹ. ಇಲ್ಲಿ ನಮ್ಮಲ್ಲಿ ಒಳ್ಳೊಳ್ಳೆ team ಇದೆ. state level ಅಲ್ಲಿ ಹೊಡ್ದವರ team ಎಲ್ಲ ತುಂಬಾ ಇದೆ. ಆಮೇಲೇ ಮೊನ್ನೆ ತಾನೆ ಒಂದು state level match ಆಗಿದೆ, ಇನ್ನು national level, chinese ball .

National ಈಗ Norway ಗೊಂದು ಇದೆ. ನಾಳೆ ಇಪ್ಪತೊಂಭತ್ತು, ಮೂವತ್ತು, ಮೂವತ್ತೊಂದಕ್ಕೆ ಮೂರು ದಿನ ಆ national level ಅಲ್ಲಿ ಇದು ಮಾಡ್ತಾ ಇದ್ದಾರೆ ಈಗ. four lakh above price ಇದೆ. ಓ ಅಬ್ಬಬ್ಬಾ ಭರ್ಜರಿ price ಹ ಭರ್ಜರಿ price ಇದೆ. ಮೊನ್ನೆನು ಕೂಡಾ more than three lakh ವರೆಗೆ ಇತ್ತು, two point five ಏನೊ ಇರ್ಬೇಕು.

ಒಳ್ಳೊಳ್ಳೆ team Bangalore ಮತ್ತೆ ಕರ್ನಾಟಕದಿಂದಲೇ Goa ಬೇರೆ ಕಡೆಯಿಂದ ಎಲ್ಲ tennis ball cricket ನವರೆಲ್ಲ ಬರ್ತಾರೆ. ಮತ್ತೇ ಇತ್ತೀಚಿಗೆ cricket ಅಂತ ಹೇಳಿದ್ರೆ ಒಂದು ಸಂಘಟನೆ ರೀತಿ ಆಯ್ತು, ಎಲ್ಲ ಯಾವುದಕ್ಕೆ ಹೋಗದಿದ್ರು cricket match ಇದ್ರೆ ಜನ ಬರ್ತಾರೆ. ಹೌದು ಹೌದು ಜನ full ಸುತ್ತ್ಮುತ್ತಲು ಎಲ್ಲ ತುಂಬಿಕೊಂಡು ಇರುತ್ತಾರೆ, ಎಲ್ಲಿ ದೊಡ್ಡ ಆಹ್ serious ಕಾರ್ಯಕ್ರಮಗಳಿದ್ರು ಅಲ್ಲಿ ಹೋಗುದಿಲ್ಲ, ಅಲ್ಲಿ ಎಲ್ಲ ಖಾಲಿ ಖಾಲಿಯೇ, cricket ಆದ್ರೆ ಅಲ್ಲಿ ಜನ ಹಾಜರಿರುತ್ತಾರೆ. ಈಗಂದ್ರೆ youth ಪೂರ cricket ಗೆ ಸ್ವಲ್ಪ ಒಲ್ದಿದ್ದಾರೆ. ಹೌದು ಹೌದು. ಅದು ಎಂತ ಮಾಡ್ಲಿಕ್ಕೆ ಆಗುದಿಲ್ಲ, ಅದು trend ಹಾಗೆ ಉಂಟಲ್ಲ Trend ಅಂತ ಹೇಳಿದ್ರೆ ನಿಮ್ಮ IPL ಅದೆಲ್ಲ ಬಂತಲ್ಲ, ಈ twenty-twenty IPL ಅದೆಲ್ಲ ಬಂದ್ನಂತ್ರ ಜನರಿಗೆಲ್ಲ long term ಈಗ test match ಎಲ್ಲ ಕಾಣೋದು ಕಡಿಮೆ ಈಗ fast ಆಡ್ಬೇಕು. ಇಲ್ಲ ಇಲ್ಲ ನೋಡ್ಲಿಕ್ಕೆ ಆಗುದಿಲ್ಲ. ಹೌದು ನೀವು ಆಡುವಾಗಎಷ್ಟು over match ಎಲ್ಲ ಆಡ್ತಿರಿ? ಐದು over ಆ, ಆರು over ಆ? ಎಲ್ಲಾ ಎಂಟು over ಇತ್ತಾಗೆಲ್ಲ, ಎಂಟು over ಅಂದ್ರೆ ಇತ್ತು, ಎಂಟು, ಆರು ಎಲ್ಲ ಇತ್ತು, ಈಗ more than ಆರು ಆರು over ಯೆ ಮಾಡ್ತಾ ಇದ್ದಾರೆ. match ಗಳಲ್ಲಿ ಆರು over ಯೆ ಮಾಡ್ತಾ, ಇಲ್ಲೆ local . ಹೌದು ಹೌದು ಹೌದು. ಐದು ನಾಲ್ಕು over ಗು ಮಾಡ್ತಾರೆ match . ನಮ್ಮಲ್ಲಿ ಅದೇ ಮತ್ತೆ interest ಅಂತ ಹೇಳಿದ್ರೆ ಇಡಿ ದಿನ ಬೇಕಾದ್ರೆ ರಜೆ ಹಾಕೊಂಡು cricket ನಮ್ದು, ಆ international cricket ಎಲ್ಲ ಆಗುವಾಗ, ರಜೆ ಹಾಕಿ ನೋಡುವಂತಾ ವ್ಯವಸ್ಥೆ ಇತ್ತು. ಮೊನ್ನೆ ನಮ್ಮ್ world cup ಅಲ್ಲಿ ಸ್ವಲ್ಪ fail ಆಯ್ತಲ್ಲಾ.

ಹಾ ಹಾಗಾಗಿ ಸ್ವಲ್ಪ ಬೇಜಾರ್ ಆಯ್ತು, ಆ ಈಗ ನಾಳೆ ಶ್ರೀಲಂಕಾ ಏನೋ ಹೊರಡ್ತಾ ಇದೆ team . ಹೌದು, ಈ Bangladesh ದ ವಿರುದ್ದವೂ ಎಲ್ಲ ತಿಣುಕಾಡಿ ಗೆಲ್ತಾ ಇದ್ದಾರೆ ಎಂತ ಮಾಡುದು ಗೊತ್ತಿಲ್ಲ. ಅಲ್ಲ ಅಲ್ಲ ಅಂದ್ರೆ, ಸ್ವಲ್ಪಾ ಆ ಈ cricket ಅಲ್ಲೆಲ್ಲಾ ಸ್ವಲ್ಪ politics involvement ಆಗ್ತದೆ ಅದು ಆಗ್ಬಾರ್ದು.

Really ಆಡುವವರಿಗೆ ಅವಕಾಶ ಕೊಡ್ಬೇಕು. really ಆಡುವವರಿಗೆ ಅವಕಾಶ ಕೊಟ್ರೆ ಖಂಡಿತಾ ಆಗತ್ತೆ, ಇವತ್ತಿನ ವ್ಯವಸ್ಥೆ ಒಳಗಡೆ ಆಹ್ real ಆಡ್ಲಿಕ್ಕೆ ಯಾರಂತೇಳಿ influence ಬೇಕು, ಆಟವೂ ಬೇಕು ಎಲ್ಲದು ಬೇಕು. ಹೌದು ನಿಮ್ಮ favorite cricketer ಯಾರು ಮತ್ತೆ? ಎಲ್ಲ ಇದ್ದಾರೆ ಕೋಹ್ಲಿ ಇದ್ದಾರಲ್ಲ, ಕೋಹ್ಲಿ ಇದ್ದಾರೆ, ನಮ್ಮ ಕರ್ನಾಟಕದ ರಾಹುಲ್ ಇದ್ದಾರೆ.

ಹೌದು ಹೌದು. ಮುಂಚೆ ಮುಂಚೆಯೆಲ್ಲಾ ಸುನಿಲ್ ಗವಾಸ್ಕರ್ ಆಡುವಾಗ್ಲೆ ನೋಡ್ತಿದ್ದವ್ರು ಸುನಿಲ್ ಗವಾಸ್ಕರ್ ಆಡುವಾಗ Australia ಯದ್ದೂ ಇದು ಯಾವುದು Reliance cup ಅಂತ ಒಂದು ಆವಾಗ TV ಇಲ್ಲ ಇತ್ತಲ್ಲ.

ಆ time ಅಲ್ಲೀ ಅದೊಂದು interest ಯೆ ಬೇರೆ, ಬೇರೆ ಎಲ್ಲೋ ಒಂದು ನೂರು ಮನೆಗೆ ಒಂದು TV ಇರ್ತಿತ್ತು, ಯಾರ್ದೋ ಒಂದು ಮನೇಲಿ. ಅಲ್ಲಿ ಹೋಗಿ ನಾವು ಗುಂಪುಗೂಡಿ TV ನೋಡ್ಲಿಕ್ಕೆ ಹೋಗ್ತಿದ್ವಿ, ಆ ಖುಷಿ ಬೇರೆ.ಈಗ ಹಾಗಲ್ಲ Dish ಎಲ್ಲ ತಿರುಗಿಸಿಕೊಂಡು ಹೇಗಾದ್ರು ಮಾಡಿ ಅದೊಂದು circus ಮಾಡಿ TV ಹಚ್ಚಿಕೊಂಡು ನೋಡ್ತಿದ್ದೆವು. ಮತ್ತೆ ಏನುಂತ ಅಂದ್ರೇ, ಇತ್ಲಾಗಿ ಇತ್ತೀಚಿಗೆ ಆಟಗಾರ್ರು ಕೂಡ ಕೆಲವ್ ಸ್ವಲ್ಪ, ಆ politics ಅಲ್ಲಿ ಹಾಗೆ ಅಥವಾ game ಅಲ್ಲಿ game changer ಆಗಿ, ಆ ಅಂತದೆಲ್ಲ ಆಗಿ ಸ್ವಲ್ಪ ಅದ್ರ value ಸ್ವಲ್ಪ ಕಡಿಮೆ ಆಗಿತ್ತು. ಆಮೇಲ್ ಈಗ ಒಂತರ,

ಹಾ. number one football ಆದ್ ನಂತ್ರ cricket ಯೆ ಇದೆ ಈಗ almost . ಹೌದು ಹೌದು cricket ಬಗ್ಗೆ ಎಷ್ಟು ಮಾತಾಡಿದ್ರೂನು ನಾವು ಮಾತಾಡಿಕೊಂಡು ಇರ್ತೇವೆ. ಮಾತಾಡಿಕೊಂಡು ಇರುದು, ಎಷ್ಟು ಮಾತಾಡಿದ್ರೂ ಅದು end ಆಗುದಿಲ್ಲ ನಾವು ಮಾತಾಡ್ತಾ ಮಾತಾಡ್ತಾ time ಹೊದ್ದು ಗೊತ್ತಾಗುದಿಲ್ಲ ಮತ್ತೆ ಪುತ್ತೂರಿಂದ ಈಕಡೆ ಯಾವಾಗ ಬರುದುಂಟಾ? ಹಾ, ಈಗ ಇಲ್ಲ ಸದ್ಯಕ್ಕೆ ಇನ್ನು ಮುಂದಿನ ವಾರ ನೋಡ್ಬೇಕು, ಆಕಡೆ ಹೋಗ್ಲಿಕ್ಕೆ ಉಂಟು. lang:Foreign Cricket lang:Foreign ಉ ಆಹ್ ಸಂಜೆಯೂ ಆಡುದು ಉಂಟಾ ನಿಮ್ದು? ಆ ನೋಡುವ ಆಕಡೆ ಬಂದ್ರೆ ನೋಡುವ ಆಟ ಆಡುವ ನಾವು ಸಂಜೆಸ ಆಡ್ತೇವೆ.

ನಾವು ಕೋರೋನ time ಅಲ್ಲೆಲ್ಲ full cricket ಯೆ ಆಡಿದಲ್ಲ. ಆಟಕ್ಕ್ ಬರದಿದ್ದವರೆಲ್ಲ ಆಟ ಶುರು ಮಾಡಿದಲ್ಲ.

ಹೌದು ಹೌದು, ಎಲ್ಲ ಕಡೆಯಲ್ಲು ಆಡ್ತಾರೆ but ಜನ್ರಿಗೆ ಏನುಂತ ಹೇಳಿದ್ರೆ ಈಗದೆ ಸ್ವಲ್ಪ ಆ ರೀತಿಯ ವಾತಾವರಣ ಇದ್ದಾಗ ಆಡ್ತಾರೆ, ಇಲ್ಲಾಂತ ಹೇಳಿದ್ರೆ ಬರೀ ಇದೇ ವ್ಯವಹಾರ tension ಅದು ಇದು ಅಂತ್ಲೆ ಓಡಾಡ್ತ ಇರ್ತಾರೆ. ಹೌದು ಹೌದು ಹೌದು, ಅದೊಂದು tension ಒಂದು ಪೂರ್ತಿ ಹೋಗ್ತದೆ cricket ಆಡಿದ್ರೆ. ಏನೆ ಆಗ್ಲಿ ನಮ್ದು India ದಲ್ಲಿ ಶ್ರೀಲಂಕಾ match ಆದ್ರು ನಾಳ್ದಿಗೆ ಗೆದ್ದು cup ಹೊಡ್ಕೊಂಡು ಬರ್ಲಿ ಅಲ್ವಾ?

ನಮ್ಮ್ ದೇಶದ ದೇಶಾಭಿಮಾನ ಬಿಡ್ಲಿಕ್ಕೆ ಆಗುದಿಲ್ಲ, ಅವರ್ ಎಂತ ಬೇಕಿದ್ರೆ ಮಾಡ್ಲಿ but ನಾವು ಅಭಿಮಾನಿಗಳಾಗಿ cricket ಹೆಚ್ಚು ಪ್ರೀತಿ ಮಾಡ್ಬೇಕು ಅಲ್ವಾ? ಹೌದು ಹೌದು. ನಾವು ನಮ್ಮ ದೇಶಕ್ಕೆ support ಮಾಡ್ಬೇಕು. ಸರಿ ಸರಿ ಈಕಡೆ ಬಂದ್ರೆ ನಮ್ಗೆ ಒಂದು call ಮಾಡಿ ಆಯ್ತಾ?

ನನಗೆ ಮೃಗಾಲಯಾ ಅಂದ್ರೆ ತುಂಬಾ ಇಷ್ಟ. ಅಂದ್ರೆ ಅದ್ರಲ್ಲಿ ತುಂಬಾ ಪ್ರಾಣಿ ನೋಡ್ಲಿಕ್ಕೆಲ್ಲಾ ಸಿಗ್ತದಲ್ಲಾ. ಆ ಸಣ್ಣ ವಯಸ್ಸಿಂದ್ಲು ತುಂಬಾ ಇಷ್~ ಆಸೆ ಆಗಿತ್ತು ನೋಡುದಂದ್ರೆ. ಈ ಆದ್ರೆ ಅಲ್ಲಿ ಹೇಗ್ ಕಟ್ಟಿ ಹಾಕಿರ್ತಾರೆ. ತುಂಬಾ ಪ್ರಾಣಿಗಳನ್ನು ಪಕ್ಷಿಗಳನ್ನು ಹೇಳುದೆಲ್ಲಾ ಕೇಳಿದ್ದೆ ನಾನು . ಮತ್ತೆ ಈ Discovery channel ಅಲ್ಲಿ ನೋಡಿದ್ದೆ ಅಲ್ಲಾ ಹಾಗಾಗಿ ನಂಗೆ ಅದು ಇಷ್ಟ ಇತ್ತು ಹೇಗ್ ಇರ್~ ಇರ್ಬೊದು ಅಂತಾ. ಒಂದ್ ಸಲಾ ಇದು ನಮ್ದು primary ಅಲ್ಲಿ ಎಲ್ಲಾ school ಅಲ್ಲಿ ಕರ್ಕೊಂಡ್ ಹೋಗಿರ್ಲಿಲ್ಲಾ. ಅಲ್ಲಿ ಸ್ವಲ್ಪ ಬೇಜಾರಾಗಿತ್ತು. ಮತ್ತ್ next ನಾವ್ high school ಇಗೆ ಬಂದಾಗ ಅಲ್ಲಿ ನಾವು zoo ಅನ್ನು ಅಂದ್ರೆ ಆ ಹೇಗಿರ್ಬಹುದು ಅಂತ ಗೊತ್ತಿಲ್ಲಾ ಅಲ್ಲಾ. ಆದ್ರೆ ಹೋಗಿದ್ವಿ ಒಂದು eighth standard ಅಲ್ಲಿ standard ಅಲ್ಲಿ ಇರ್ಬೆಕಾದ್ರೆ. ನಾವು zoo ಇಗೆ ಹೋಗಿದ್ವಿ . ಅಲ್ಲಿ ಏನ್ ಆಗಿತ್ತು ಅಂದ್ರೆ ಓ ತುಂಬ ಶ~ ನಂಗೆ ಆಶ್ಚರ್ಯ ಆಗಿತ್ತು ಯಾಕಂದ್ರೆ ಅ~ ಅಷ್ಟು ಪ್ರಾಣಿಗಳನಲ್ಲಿ ಹಾಕಿದ್ರು ಎಲ್ಲಿ ಅಂದ್ರೆ ಮೈಸೂರ್ಗೆ ಹೋಗಿದ್ದು ನಾವ್. ಅದು ಒಂದು ಸುಮಾರು. ಆ ಎಷ್ಟು ನಾಲ್ಕು ಎಕರೆನಾ ಇರುವಂತಾ ಜಾಗ ಅಲ್ಲಾ. ಅಲ್ಲಿ ತುಂಬಾ ಪ್ರಾಣಿಗಳನ್ನ, ಪಕ್ಷಿಗಳನ್ನ ತುಂಬಾ ಕಡೆ ಇಟ್ಟಿದ್ರು. ಅದ್ ನಂಗ್ ನೋಡಿ ತುಂಬಾ ಆಶ್ಚರ್ಯ ಆಗಿತ್ತು.

ಮತ್ತೆ ಅದು ಹೇಗೆ ಹೇಗೆ ಅಲ್ಲಿ ಅದ್ ಹೇಗ್ ತಿಂತದೆ food ಎಲ್ಲಾ ಅದೆಲ್ಲ ನೋಡಿ ತುಂಬಾ ನೆನಪಾಗ್ತಿತ್ತು. ಮತ್ತೆ ಇನ್ನು ಹೇಳ್ಬೆಕಂದ್ರೆ ನಂಗೆ ಅಲ್ಲಿ ಇನ್ನು ತುಂಬ ಆ.

ನೆನಪ್ ಇಟ್ಕೊಳ್ಳುವಂತದ್ದ್ ಏನ್ ಆಯ್ತು ಅಂದ್ರೆ ಮೈಸೂರಲ್ಲಿ ನಾವು ಎಲ್ಲ ನನ್ನ ಜೊತೆಗಿರುವ ಗೆಳತಿಯರೆಲ್ಲ ಹೋಗಿರ್ಬೇಕಾದ್ರೆ ಆ ಅಲ್ಲಿ ಒಂದು ಯಾರೊ ಒಬ್ರು ಗೊತ್ತಿಲ್ಲ ನಮ್ಮನ ಹಿಂಬಾಲಿಸ್ಕೊಂಡ್ ಬಂದಿದ್ರು. ನಾವ್ ಹೋದ್ರೆ ಸಣ್ಣವ್ರಲ್ಲಾ ನಮ್ಗೆ ಏನ್ ಮಾಡೋದ್ ಅಂತ ಗೊತ್ತಿಲ್ಲ ನಾವು ಒಂದು ಕಡೆ ಈ ಪ್ರಾಣಿಗಳನ್ ನೋಡುವ ಖುಷಿಯಲ್ಲಿ ಇದ್ವಿ ಇನ್ನೊಂದ್ ಕಡೆ ಈ ತರ ಎಲ್ಲ ಆಗ್ತಿತ್ತು ಅನ್ನುದು. ನಮ್ದು teacher ನವರೆಲ್ಲಾ ಮುಂದೆ ಹೋಗಿದ್ರೂ ಆಮೇಲೆ ಕೊನೆಗೆ ಏನ್ ಮಾಡುದು. ನಮ್ದು tenth standard ಅಣ್ಣನವರು, ಅಕ್ಕನವರೆಲ್ಲ ಇದ್ರು. ಕೊನೆಗೆ ನಾವ್ ಅವ್ರಿಗೆಲ್ಲ ಹೇಳಿ ಆಮೇಲೆ ನಾವು ಅಲ್ಲಿಂದ safe ಆಗಿ ಮತ್ತೆ ವಾಪಸ್ಸ್ ಬಂದ್ವಿ. ಆದ್ರೆ ಅಲ್ಲಿ ಎಷ್ಟು ಪ್ರಾಣಿ ಇತ್ತು ನಂಗೆ ತುಂಬಾ ಖುಷಿ ಆಗಿತ್ತ್ ಅದ್ ಸಣ್ಣ ವಯಸ್ಸ್ ಅಲ್ವಾ. ಅಷ್ಟು ಪ್ರಾಣಿಗಳನ್ ನಾನು ಆ ತರಾ ನೋಡಿದ್ದೆ ಮೊದಲು.

ಬೇರೆಲ್ಲು ಆ ತರಾ ನೋಡಿರ್ಲಿಲ್ಲಾ ಅದು ಒಂದು ಒಳ್ಳೆ experience ಆಗಿತ್ತು.

ಮತ್ತೆ ಅದರ ಮರಿಗಳು ಮರಿಗಳಂದ್ರೆ ನಂಗೆ ತುಂಬ ಇಷ್ಟ. ಈ ಆನೆ ಮರಿ ಇರ್ಬಹುದು ಬೇರೆ ಜಿಂಕೆದೆಲ್ಲಾ ಅದೆಲ್ಲ ತುಂಬ ಚಂದ ಕಾಣುತ್ತೆ ಅಲ್ವಾ ಸಣ್ಣದಿರುವಾಗ ಅದೆಲ್ಲ ನೋಡ್ಲಿಕ್ಕೆ ತುಂಬ ಇಷ್ಟ ಆಗಿತ್ತು. ಮತ್ತ್ ಅದೆಲ್ಲ ಏನೆಲ್ಲ ತಿಂತಾವೇ ಅನ್ನೋದು ಕೂಡಾ ತುಂಬಾ ಇಷ್ಟ ನಂಗೆ ಇದ್ರಲ್ಲಿ. ಅದ್ ಕೆಲವು ತರಕಾರಿ ತಿಂತದೆ, ಮಾಂಸಹಾರಿ ತಿಂತದೆ ಇದೆಲ್ಲ ನಂಗಷ್ಟು ಗೊತ್ತಿರ್ಲಿಲ್ಲ. ಆವಾಗ ಗೊತ್ತಿರ್ಲಿಲ್ಲ ಯಾವ್ ಪ್ರಾಣಿ ಆ ತರಕಾರಿ ಜಾಸ್ತಿ ತಿಂತದೆ ಯಾವ್ ಪ್ರಾಣಿ ಈ ಮಾಂಸ ತಿಂತದೆ ಅದೆಲ್ಲ ಗೊತ್ತಿರ್ಲಿಲ್ಲ ಅಲ್ಲಿ ನಾವು ಹೋಗು ಹೋಗುವಾಗಲೇ ಮದ್ಯಾನ್ಹ ಆಗಿತ್ತು ಅನ್ಸುತ್ತೆ.

ಅವಾಗ ಅಲ್ಲಿ ತುಂಬಾ ಆ ಈ ಅಲ್ಲಿ ಕೆಲ್ಸ ಎಲ್ಲ ಮಾಡ್ತಾರಲ್ಲಾ ಅವ್ರೆಲ್ಲ ಆ ಆ ಈ ರೀತಿ ಕೆ~ ಜಿಂಕೆ, ಕರಡಿಗೆ ಮತ್ತೆ ಹುಲಿಗೆ ಕೂಡಾ ಹಾಕುದನ್ನು ನಾವು ನೋಡಿದ್ವಿ ನಮ್ಗೆ ಒಂದು ಸಲ ಭಯ ಆಗಿತ್ತು. ಆದ್ರೆ ಆ ನೋಡಿ ಎಲ್ಲ ತುಂಬ ಖುಷಿಯಾಗಿತ್ತು ನಮ್ಗೆ ಇದು ಹೇಗ್ ತಿಂತಲ್ಲಾ ಅಂತಾ. ಅದೊಂದು ಒಳ್ಳೆ ಮೃಗಾಲಯದ experience ಅಂತ ಹೇಳ್ಬಹುದು. ಅದ್ ಬಿಟ್ರೆ ನಾನು ಇವಾಗ mobile ಅಲ್ಲಿ ಎಲ್ಲ ನೋಡ್ತೇನೆ ತುಂಬಾ ಈ. ತುಂಬಾ ನಮ್ಗೆ ನೋಡ್ಲಿಕ್ಕ್ ಸಿಗುದಿಲ್ಲಲ್ಲಾ kangaroo ಅಂತದೆಲ್ಲ ನಾನು ನೋಡ್ತಿನ್ ನಂಗದೆಲ್ಲಾ ತುಂಬಾ ಇಷ್ಟ. ಅದ್ ಬಿಟ್ರೆ ನಮ್ಮ್ ಮನೆಲಿ ಸ್ವಲ್ಪ mini mini zoo ಅಂತ್ ಹೇಳ್ಬಹುದು. ಯಾಕಂದ್ರೆ ದನ ಇದೆ, ನಾಯಿ ಇದೆ, ಬೆಕ್ಕು ಇದೆ. ಆ ಬೇರೆ ಅಷ್ಟೇ ಇರುದು. ಆದ್ರೆ ಪ್ರಾಣಿಗಳಂದ್ರೆ ಅಷ್ಟ್ ಇಷ್ಟ ನನ್ಗ್ ಅದ್ ಬಿಟ್ರೆ ನನ್ಗ್ ಪಕ್ಷಿಗಳಂದ್ರೆ ತುಂಬಾ ಇಷ್ಟ. ಈ ಬೇಸಿಗೆಗಾಲದಲ್ಲಿ ನಾವ್ ಪಕ್ಷಿಗಳಿಗೆ ತುಂಬಾ help ಮಾ~ ಪಕ್ಷಿಗಳಂತಲ್ಲ ಪ್ರಾಣಿಗಳಿಗೂಸ ಅಷ್ಟೇ. ಹೆಚ್ಚಿನ ಹೆಚ್ಚಿನ ಕಡೆ ನೀರ್ ಸಿಗುದಿಲ್ಲಲ್ಲಾ ನಾವು ಮನೇಲಿ ಸ್ವಲ್ಪಈ ತೋಟದಲ್ಲೆಲ್ಲಾ ನೀರ್ ಇಟ್ರೆ ಪ್ರಾಣಿಪಕ್ಷಿಗಳಿಗೆ ಕೂಡಾ ತು~ ಅನುಕೂಲ ಆಗ್ತದೆ ಅಂತ ಹೇಳ್ಲಿಕ್ಕ್ ಇಷ್ಟಪಡ್ತೇನೆ. ಬಿಟ್ರೆ ಆ ಇನ್ನೊಂದು.

ಸಿಹಿ ಆದದ್ದು ಘಟನೆ ಅಂದ್ರೆ ಈ ಗಿಳಿಗಳಲ್ಲಿ ಎಷ್ಟು ಬಗೆ ಇರ್ತ್~ ಇರುತ್ತೆ ಅಂತ ನಾ ನೋಡೇ ಇರ್ಲಿಲ್ಲಾ. ಮೈಸೂರಿಗೆ ಅವತ್ತ್ ಹೇಳಿದ್ನಲ್ಲಾ eighth standard ಗೆ ಹೋಗಿದ್ದೆ ಅಂತ ಅವಾಗ್ಲೆ ನೋಡಿದ್ದ್ ನಾನು.

ಪಕ್ಷಿಗಳಲ್ಲಿ ಎಷ್ಟು ಆ variety ಇರ್ತದಂತ. ಅಲ್ಲಿ ಕೂಡಾ ಯಾವ್ದು ಇದು ಕೊಕ್ಕು ಕೆಂಪ್ ಇರುತ್ತಲ್ಲಾ ಅದು ನಾನು ನಿಜವಾಗಿ ನೋಡಿದ್ದೆ ಇರ್ಲಿಲ್ಲಾ ಅಲ್ಲೆ ನಾನು ನೋಡಿದ್ದು ತುಂಬಾ ಖುಷಿಯಾಗಿತ್ತು. ತುಂಬಾ ಪಕ್ಷಿ ಇತ್ತು ಕಾಗೆಯಿಂದ ಹಿಡಿದು ಎಲ್ಲಾ ಬಗೆ ಇತ್ತು ಅಲ್ಲೇ ಉಷ್ಟ್ರಪಕ್ಷಿ ಆಗಿರ್ಬಹುದು ಬೇರೆ ಎಲ್ಲ ಇತ್ತು ಅದೆಲ್ಲ ನೋಡ್ಲಿಕ್ಕೆ ತುಂಬಾ ಖುಷಿ ಕೊಡ್ತಿತ್ತು ಮತ್ತೆ ಎಲ್ಲು ಹೋಗ್ಲಿಲ್ಲಾ. ಬಿಟ್ರೆ ಇಲ್ಲಿ ಪಿಲಿಕುಳಕ್ಕೆ ಹೋಗಿದ್ದೆ ಆ ಮಂಗಳೂರಿನಲ್ಲಿ.

ಅದ್ ಸ್ವಲ್ಪ ಕೆ~ ಸಣ್ಣದು ಅಲ್ವಾ ಆದ್ರೂ ಕೂಡಾ ಚನ್ನಾಗಿದೆ ಅಲ್ಲಿ ಆದ್ರೆ ಇವಾಗ್ ಸ್ವಲ್ಪ ಅಲ್ಲಿ ಕೂಡಾ ಪ್ರಾಣಿ ಎಲ್ಲ ಕಡಿಮೆ ಆಗ್ತಾ ಉಂಟು ಅಂತಾ ಹೇಳ್ತಾರೆ but ನಾನ್ ಇವಾಗ ಹೋಗಿಲ್ಲಾ ನಾನ್ ನೋಡಿಲ್ಲಾ. ಆ ಆದ್ರು ಕೂಡಾ ಅದು ಈ ಮಕ್ಕಳಿಗೆ ನಾವ್ ತೋರಸ್ಬೇಕು ನಿಜವಾಗಿ ಹೇಳ್ಬೆಕಂದ್ರೆ ಯಾಕಂದ್ರೆ ಇವಾಗ ಪ್ರಾಣಿಗಳೆಲ್ಲಾ ತುಂಬಾ ಕಡಿಮೆ ಆಗ್ತಾ ಉಂಟಲ್ಲಾ ಹಾಗಾಗಿ ನಾವು ಮೃಗಾಲಯಕ್ಕೆ ಮಕ್ಕಳನ್ ಕರ್ಕೊಂಡ್ ಹೋಗಿ ತೋರ್ಸಿ ಅವ್ರಿಗೆ. ಅದರ ex~ ಅಂದ್ರೆ ಒಳ್ಳೆ ರೀತಿಯ experience ತೋರಸ್ಬೇಕು ಅನ್ನೋದನ್ನ ಹೇಳ್ಲಿಕ್ಕೆ ಇಷ್ಟಪಡ್ತೀನಿ. ಮತ್ತೆ ಅದು ಬಿಟ್ರೆ ನಂಗೆ ಹುಲಿ, ಸಿಂಹ ಅದೆಲ್ಲ ನೊ~ ಆ ಇಷ್ಟ ಆದ್ರೆ ನೋಡ್ಲಿಕ್ಕೆಲ್ಲ ಭಯ ನಂಗೆ ತುಂಬಾ ಭಯ.

ನಂದೊಂದು ಅಹ್ ಬ್ರಹ್ಮಾವರದಲ್ಲಿ ಅಹ್ ಪುಟ್ಟ ಶಾಲೆ ಅಹ್ ಕಾಸ್ಮೊಪಾಲಿಟನ್ ಹಿರಿಯ ಪ್ರಾಥಮಿಕ ಶಾಲೆ. ಅಲ್ಲೇ ನಾನು ಓದುತಿದ್ದೆ. ಹ್ಮ್ ಸಣ್ಣದಿರುವಾಗ ಬಲ್ವಾಡಿಯಿಂದ ಹಿಡ್ದು ಮತ್ತೆ seventh ಏಳನೆ class ತನಕ ಅಲ್ಲೇ ಓದಿದ್ದು ನಾನು. ಅಹ್ ಬ್ರಹ್ಮಾವರದಲ್ಲಿ ಹ್ಮ್ ಮತ್ತೆ ನಾನು ನನ್ನ ಅಣ್ಣ ನಾನ್ ನನ್ನನ್ ಶಾಲೆ ಸೇರಿಸಿರ್ಲಿಲ್ಲ ಆವಾಗ ನಂಗೆ ಶಾಲೆ ಹೋಗುದಂದ್ರೆ ಬಾರಿ ಇಷ್ಟ ಮುಂಚೆ. ಅಣ್ಣನನ್ನು ಸೇರಿಸಿದ್ರು ಅಮ್ಮನವರು. ಅವರೊಟ್ಟಿಗೆ ನಾನು ಶಾಲೆ ಹೋಗಿ ಮತ್ತೆ ಶಾಲೆಗೆ ಸೇರ್ಸಿ~ ಸೇರ್ಕೊಂಡ್ ಸೇರ್ಸಿದ್ದು. ನನ್ನನ್ನು ಸೇರ್ಸಿಲ್ಲಿಲ ಅಮ್ಮ ಹಾಗೆ ಅಣ್ಣನನ್ನು. ಅವನು ಶಾಲೆಗೆ ಸರಿ ಹೋಗುದಿಲ್ಲ ಅವನು ಸ್ವಲ್ಪ ಕಲಿಯುದ್ರಲ್ಲಿ ಹಿಂದೆ ಇದ್ದ ಹಾಗಾಗಿ ಅವನು ಸ್ವಲ್ಪ ಅಹ್ ಅಡಗಿಕೊಳ್ಳುದು ಶಾಲೆಗೆ ಹೋಗುದೇ ಇಲ್ಲ. ನನ್ನತ್ರ ಮಾಷ್ಟ್ರ್ ಕೇಳುದು ನಿನ್ನ ಅಣ್ಣ ಏನು ಶಾಲೆಗೆ ಬರ್ಲಿಲ್ಲ ನೀನ್ ಶಾಲೆ ಬಂದಿದಿ ಅಂತ. ಎಂತ ಹೇಳ್ಲಿಕ್ಕೆ ಇಲ್ಲ ಎಂತಾದ್ರೊಂದು ಸುಳ್ಳು ಹೇಳುದು ದಿನಾ ಶಾಲೆಗೆ ಎಂತ ಸುಳ್ಳು ಹೇಳುದು ಯಾರ್ ನಂಬ್ತಾರೆ. teachers ಅವರೆಲ್ಲ ನನ್ನತ್ರ ಕೇಳುದು. ನಿನ್ನ ಅಣ್ಣ ಏನಾ ಶಾಲೆಗೆ ಬರ್ಲಿಲ್ಲ ಇವತ್ತು. ಅವನಿಗೆ ಹೊಟ್ಟೆ ನೋವು teacher ಹಲ್ಲು ನೋವು teacher ಎಂತಾದ್ರು ಸುಳ್ಳು ಹೇಳುದು. ಇವ ದಿನಾಲು ಮರದ ಮೇಲೆ ಕೂತ್ಕೊಳ್ಳುದು. ಅವನಿಗೆ ಲೆಕ್ಕ ಮಾಷ್ಟ್ರ್ರೊಂದು ಜೋರು ಅದಕ್ಕೆ ಅವನು ಶಾಲೆಗೇ ಹೋಗ್~ ಹೋಗ್ತಿರ್ಲಿಲ್ಲ. ಕಡೆ ನಾನಂತೂ seventh ಏಳನೇ class ಗೆ ಹೋಗಿ ನಾನ್ pass ಆದೆ ಅವನ್ ಮಾತ್ರ ಆರಲ್ಲೇ ಇದ್ದ. ನಂಗೆ school ಶಾಲೆಯಲ್ಲೆಲ್ಲ friends ನವರು ಅಹ್ ನಂಗೆ school day ಎಲ್ಲಾ ಅಹ್ ಇದು ನಾಟಕಕ್ಕೆ ಮತ್ತೆ song ಹೇಳ್ಲಿಕ್ಕೆ. ಪದ್ಯ ಎಲ್ಲ ಹೇಳ್ಲಿಕ್ಕೆ ಮತ್ತೆ dance dance ಗೆ ಮುಂದ್ ನಾನ್ ಇದ್ದೆ. ಅಹ್ ಓದ್ಲಿಕ್ಕೆ ಸ್ವಲ್ಪ ಹಿಂದೆ ಆದ್ರು dance ನಲ್ಲಿ ಮುಂದಿದ್ದೆ ಆವಾಗೆಲ್ಲ. ಅದೇ ಒಂದು ಖುಷಿ ಅಲ್ಲ da~ school day ಎಲ್ಲ ಶುರು ಆದ್ರೆ ಬಾರಿ ಖುಷಿ. ಈಗಿನ್ ಮಕ್ಲಿಗೆಲ್ಲ dress ಎಲ್ಲಾ ಅಮ್ಮನವರು ಕೇಳ್ಬೇಕಿದ್ರೆ ತಂದ್ ಕೊಡ್ತಾರೆ. ನಮ್ಗೆ ಅವಾಗ ಅಹ್ ಅಮ್ಮನವರತ್ರ ದಮ್ಮಯ್ಯ ಹಾಕ್ಬೇಕ್ dress ಎಲ್ಲ ಬರ್ತದೆ ಅದಕ್ಕೆಲ್ಲ ನಮ್ಗೆಲ್ಲ ಹಣ ಇರ್ಲಿಲ್ಲ ಅವಾಗ. ಈಗಿನ್ ಮಕ್ಲಿಗೆಲ್ಲದಕ್ಕು ಹಣನೆ ಬೇಕು ಆವಾಗನ್ ಶಾಲೇನೆ ಒಳ್ಳೇದು. ಈಗಿನ ವಿದ್ಯಾಭ್ಯಾಸಕ್ಕೆ ಮಾತ್ರ ಎಷ್ಟು ಓದಿದ್ರು ನಮ್ಗೆ ಒಂದು ಕೆಲ್ಸಂತೂ ಸಿಗುದಿಲ್ಲ ಸರ್~ ಸರಿಕಟ್ . ಒಂದು degree ಆದವರು ಹತ್ನೇ class ಗೆ ಸಮಾನ ಈ ಕಾಲದಲ್ಲಿ ಆವಾಗೊಂದ್ ಹತ್ನೇ class ಆದ್ರೆ ಅವ್ರು ದೊಡ್ಡ ತುಂಬ ಓದಿದವರು ಹಾಗೆ. ಅದೇ ಬೇಜಾರಾಗ್ತದೆ ಈವಾಗ ಹತ್ನೇ class ಆದ್ರು ನಾನ್ ಮಾಡ್ಬೇಕಿತ್ತು ಯಾವುದಾದ್ರೊಂದು ಸಣ್ಣ ಪುಟ್ಟ ಕೆಲಸದಲ್ಲಿರ್ತಿದ್ದೆ ಅಂತ ಎನ್ಸ್ತದೆ. ಮಾತ್ರ ಯ~ ಎಲ್ಲರಿಗೂ ಹೇಳುದು ವಿದ್ಯಾಭ್ಯಾಸ ಒಂದು ಕಲಿ ಹೊಗ್~ ಮಾಡಿ ಎಲ್ರುಸ ಎಷ್ಟೇ ಕಷ್ಟದ್ರು ನಾನ್ ಹೇಳುದು ಮಕ್ಕಳಿಗೆ. ಈಗ ನನ್ ಮಕ್ಕಳನ್ನು ಓದಿಸ್ತಿದ್ದೀನೆ ನಾನ್ ಹೇಳುದು ಕಷ್ಟಾದ್ರು ಓದ್ಬೇಕ್ ಮಗ ನಾವು ನೋಡಿ ಈಗ ಬಿಸಿಲಲ್ಲಿ ಎಲ್ಲ ಕೆಲ್ಸ ಮಾಡುದು ಹಾಗಾಗಬಾರ್ದು ಮುಂದೆ ನಿಮ್ಗೆ ಈಗ. ಎಷ್ಟು ಓದಿದರು ಕೆಲ್ಸ ಸಿಕ್ಕುತ್ತಿದ್ದು ನಾವೇ ಶಾಲೆ ಕೈದು ಮಾಡಿದ್ದು. ನಮ್ಗೆ ಲೆಕ್ಕ ಒಂದು ಕಷ್ಟ ಇತ್ತಂತ ಶಾಲೆನೇ ಬಿಟ್ಟದ್ದು. ಅಹ್ ಎಷ್ಟು ಅಂತ ಹೇಳಿ ಕೊಡ್ತಾರೆ ನನ್ನ ಚಿಕ್ಕಪ್ಪ ಚಿಕ್ಕಮ್ಮನ ಮಕ್ಕಳೆಲ್ಲ ಇದ್ರು. ಪರೀಕ್ಷೆ ಶುರಿಗೆಲ್ಲ ಹೇಳಿಕೊಡ್ಲಿಕ್ ಹೇಳುದ್ ನಾವು ಚೂರ್ ಚೂರು ಅದ್ ಎಷ್ಟ್ ಬರ್ದ್ ಎಷ್ಟ್ ಅದು ಆದ್ರೂ ಒಂದ್ ಏಳ್ನೇ class ಹೇಗಾದ್ರು ಮಾಡಿ pass ಮಾಡಿದೇವೆ. ಒಂದಿವಸ ಪರೀಕ್ಷೆಲಿ exam ಅಲ್ಲಿ ಒಬ್ಬಳತ್ರ ಹೋಗಿ ಕೇಳ್ತಾ ನಿಂತಕೊಂಡದ್ದು teacher ಬಂದು ಸರ್ರಿ ಬಡದದ್ದು. ಎಲ್ಲಿ ನಿನ್ನ place ಎಲ್ಲಿ ನೀನು ಹೊಗಿದ್ದೆಲ್ಲಿಗೆಂತ ಅದೂ sir ಉ ಅಹ್ ಗೊತ್ತಾಗ್ಲಿಲ್ಲ teacher ಹೋಗಿ ಕೇಳಿದ್ದು ಅಂತೇಲಿ ಕೆಳಿದಿದ್ರು ಗೊತ್ತಾಗದಿದ್ರು ನನ್ನತ್ರ ಕೇಳ್ಬೇಕು ಬಂದು. ಅಲ್ಲಿ ಅವಳತ್ರ ಹೋಗಿ ಕೇಳುದಲ್ಲಾ ಅಂತ ಸರ್ರಿ ಪೆಟ್ಟು ಅದೊಂದು ಪೆಟ್ಟು ಬಿದ್ದಿದೆ. ಮತ್ತೆ ಸಮಾಜ ಸಮಾಜ ಮಾಷ್ಟ್ರರು ಸ ಜೋರು ನಮ್ಗೆ. ಎಷ್ಟು ತಪ್ಪಾಗಿದೆ ಅಷ್ಟು ಹೊಡಿತಿದ್ರು. ಎಷ್ಟು ಯಾರಿಗೆ ಎಷ್ಟು ತಪ್ಪು ಅಷ್ಟು ನಮ್ಗೆ ಪೆಟ್ಟು ಮತ್ತೆ ಕೈ ಹಿಂದೆ ಎಳಿಲಿಕ್ಕಿಲ್ಲ ಹಿಂದೆ ಎಳಿದ್ರೆ ಇನ್ನೊಂದು ಪೆಟ್ಟು ಜಾಸ್ತಿ. ಹಾಗಾಗಿ ಅಷ್ಟೆಲ್ಲ ಮಾಡ್ರು ಒಂದ್ ಏಳ್ನೇ class ತನಕ ಮೇಲ್ ಬಂದೆ ಅದ್ರ್ ಮೇಲೆ ಓದ್ಲಿಕ್ಕೆ ಆಗ್ಲಿಲ್ಲ. High school ಮೆಟ್ಲು ಹೋಗಿದ್ದೆ ಒಂದ್ ಮೂರ್ ತಿಂಗ್ಳು ಹೋಗಿ ಮತ್ ಹೋಗ್ಲೇ ಇಲ್ಲ. ಕೆಲ್ಸ~ ಶಾಲೆಗೆ ಹೋಗ್ಲಿಲ್ಲ ಅದ್ರ್ ಮೇಲೆ ಈಗ ಎನಿಸ್ತದೆ ನಮ್ಗೆ ಶಾಲೆ ಹೋಗ್ಬೇಕು. ಈಗ ಅದು ಕಣ್ಣಲ್ ನೀರ್ ಬರ್ತದೆ. ಆವಾಗ ಒಂದ್ ಹತ್ನೆ class ಮಾಡಿದ್ರು ಈವಾಗ ಏನಾದ್ರು ಒಂದ್ job ಲ್ಲಿರತಿದ್ದೆ. ಅಮ್ಮನಿಗೆ ತುಂಬಾ ಆಶೆ ಇತ್ತು ಮಾತ್ರ ಆಹ್ ನನ್ ಮಗಳನ್ನು ಒಬ್ಳೆ ಮಗಳು ನಾನು ಅಣ್ಣ ನಾನು ಇಬ್ರೇ. ಅವನು ಒದ್ಲಿಲ್ಲ ನಾನೂ ಒದ್ಲಿಲ್ಲ ಅಂತ ಅಮ್ಮನಿಗೆ ತುಂಬಾ ಬೇಸರ ಇವಾಗ್ಲೂಸ ಹೇಳ್ತಾರೆ. ನಾನು ಅವಾಗ ಶಾಲೆ ಹೋಗು ಹೋಗು ಅಂತ ಹೇಳಿದೆ ಮಗ ನೀನು ಈಗ ನೀವು ನೀವು ಈಗ ಕಷ್ಟ ಮಾಡುವಾಗ ದುಡಿಯುವಾಗ ನಮ್ಗೆ ಬೇಸರ ಆಗ್ತದಂತ. ನನ್ನ ಮಕ್ಕಳೂ ಅಷ್ಟೇ ನನ್ ತರ ಕಷ್ಟ ಮ~ ಬರಬಾರದಂತ ನಾವೀಗ ಓದಿಸುದು. ಎಷ್ಟೇ ಕಷ್ಟ ಆದ್ರು ಮಗ ವಿದ್ಯೆ ಒಂದು ಕಲಿಯಿರಿ ಅಂತೇಳಿ ಓದ್ಸುಡು ಮುಂಚೆಲ್ಲ ನಮ್ಗೆ ಮ~ ಮ~ ಮನೆಯಿಂದ ಸ್ವಲ್ಪ. ನಮ್ಗೆ ಮಾತ್ರ ಶಾಲೆ ಹತ್ರ ಇತ್ತು ಕೆಲವು ಮಕ್ಕಳೆಲ್ಲ ತುಂಬ ದೂರದದಿಂದ ಬಂದು ಎಷ್ಟು ಕಷ್ಟ ಪಟ್ಟು ಓದ್ತ್ತಾಯಿದ್ರು. ಈಗಿನ್ ಮಕ್ಕಳಿಗೆಲ್ಲ rickshaw, school van ಎಲ್ಲಾ facility ಉಂಟು. ಕನ್ನಡ medium ಮಕ್ಕಳಿಗೂ ಸಹ facility ಉಂಟು. ಹಣ ಒಂದಿದ್ರೆ ಎಲ್ಲ facility ಉಂಟು. ಆವಾಗ ಹಣ ಇದ್ರು ಅಷ್ಟೇ ಹಣ ಇಲ್ಲದಿದ್ರೂ ಅಷ್ಟೇ. ನಡ್ಕೊಂಡೆ ಹೋಗ್ಬೇಕ್ ಎಷ್ಟೋ kilometer ದೂರ ನಡ್ಕೊಂಡ್ ಹೋಗಿ ನಡ್ಕೊಂಡ್ ಬಂದು. ಮಧ್ಯಾಹ್ನ ಪುನಃ ಮನೆಗೆ ಊಟಕ್ಕೆ ಬರ್ಬೇಕು. ಬುತ್ತಿ ತಕೊಂಡು ಹೋಗುದಿದ್ರೆ ಅನ್ನ ಬೇಯುವುದಿಲ್ಲ ಬೆಳಿಗ್ಗೆ ನಾವೂ ಅಷ್ಟೇ ನಾವು ಶಾಲೆ ಹೋಗುವಾಗ ಅನ್ನಕ್ಕೆಲ್ಲ ಬೆಂಕಿ ಮಾಡಿ ಶಾಲೆಗೆ ಹೋಗುದು. ಕಡೆ ಮಧ್ಯಾಹ್ನ ಬಂದ್ ಮೇಲೆ ಬೆಂದ್ರು ಆಯ್ತ್ ಇಲ್ಲಾದ್ರೆ ಆಯ್ತ್ ಅದನ್ನೇ ತಿಂದು ಹೋಗುದು. ಈಗ ಶಾಲೆಯಲ್ಲಿ ಕನ್ನಡ medium ಮಕ್ಕಳಿಗೆ ಪಾಪ ಅವರಿಗೆ ಬಿಸಿ ಊಟ ಎಲ್ಲ ಶುರು ಆಗಿದೆ. ಅದೆಲ್ಲ ಒಂದು ಒಳ್ಳೇದೇ government ಅದು ಮಾಡಿರುದು.

ಹಾ ಏನ್ ಮಾಡಿದ್ರಿ ಏನ ಇತ್ತು ತಿಂಡಿ special ? Special ಎಂತಸ ಇಲ್ಲ carrot ಇದ್ದು carrot ಇದು ಅಹ್ ಇದು ಇತ್ತು ಹಾ ಪಲ್ಯ ಇತ್ತು . ಹಾ ನಂಗೆ ಸಾರ್ tomato ಸಾರ್. ಹೌದಾ ಅಹ್ ಏನ್ ಮಾಡತಿದ್ದೆ ಈಗಾ?

ಹಾ ನಂಗೆ ಈಗಾ ರಜೆ ನಾನೀಗ ಸುಮ್ಮನೆ ಇದ್ದೇನೆ ಈಗ ಹ್ಮ್.

ಹಾ college ನಮ್ಗೆ ಒಂದು exam ಮುಗಿತು ಇದು ಈಗ ಒಂದು ತಿಂಗಳ exam ಎಲ್ಲಾ ಮುಗ್ದು ನಾನೀಗ ಮನೇಲಿ ಇದ್ದೇನೆ ಆರಾಮಸೇ ಒಂದ್ ಎರಡು ದಿನಾ ಮುಗಿತು ಶುರು ಅಹ್ ಶುರುವಾಯ್ತ ಅಷ್ಟೇ ರಜೆ. ಹೌದಾ ಅಹ್ ಮತ್ತೆ college life ಹೇಗೆ ಹೇಗಾಗ್ತದೆ ಆಗ್ತದೆ? ನಂದು ಅದೇ ನಾನ್ ಈಗಾ degree final year ಕಲಿತಿದ್ದೇನೆ ಸುರುವಿನ ವರ್ಷ ನಂಗೆ ನಾನು ಸೇರಿ ಸೇರಿದ ತಕ್ಷಣ ಕರೋನ ಇತ್ತು ನಾ ಕರೋನಾ batch

ಓ ಹಾಗೆ ನಮ್ಗೆ college ಅಲ್ಲಿ ಎಂತ ಇರಲಿಲ್ಲಾ ಅಷ್ಟು ಅಂದ್ರೆ first ಇದ್ದದ್ದೇ ಇದು online class ಇತ್ತು